ಹಾಗೂ ಟೇಬಲ್ ಮೇಲೆ ಇನ್ನಿತರ ವಸ್ತುಗಳನ್ನು ನೀಟ್ ಆಗಿ ಜೋಡಿಸಿದ್ದಾರೆ.

ಈ ಕಟ್ಟಡದ ಮುಂದೆ ಬಹಳಷ್ಟು ಹಚ್ಚ ಹಸಿರಾದ ಗಿಡ ಮರಗಳಿವೆ.

ಈ ಅಂಗಡಿಗೆ ಲೈಟಿಂಗ್ಸ್ ಗಳಿಂದ ಡೆಕೋರೇಟ್ ಮಾಡಲಾಗಿದೆ.

ಅಲ್ಲಿ ಬಹಳಷ್ಟು ಆಟ ಆಡುವ ಸಾಮನ್--

ಈ ಕಟ್ಟಡದಲ್ಲಿ ಬಹಳಷ್ಟು ವಿಧ ವಿಧವಾದ ವಸ್ತುಗಳು ಹಾಗು ಬಟ್ಟೆಗಳು ದೊರೆಯುತ್ತವೆ.

ಹಾಗು ರೋಡ್ ಮೇಲೆ ಬೈಕ್ ಆಟೋ ಇನ್ನಿತರ ವಾಹನಗಳು ಚಲಿಸುತ್ತಿವೆ.

ಸುತ್ತಮುತ್ತಲು ಹಚ್ಚ ಹಸಿರಾದ ಗಿಡದ ಬೆಟ್ಟಗುಡ್ಡಗಳಿವೆ.

ಇದು ಒಂದು ಸುವರ್ಣ ಮಹೋತ್ಸವ ಅಂತ ಬರೆದು ಬೋರ್ಡ್ ಹಾಕಲಾದ ದೊಡ್ಡದಾದ ಕಟ್ಟಡ ಇದೆ.

ಈ ಆಟದ ಮೈದಾನದಲ್ಲಿ ಬಹಳಷ್ಟು ಜನರು ಆಟ ಆಡುತ್ತಿದ್ದಾರೆ.

ಹಾಗು ಒಂದು ದೊಡ್ಡದಾದ ದೋಣಿ ಇದೆ.

ಈ ಫಂಕ್ಷನ್ ಹಾಲು ಬಹಳಷ್ಟು ಲೈಟಿಂಗ್ಸ್ ಗಳಿಂದ ಡೆಕೋರೇಟ್ ಮಾಡಲಾಗಿದೆ.

ಇದು ಒಂದು ದೊಡ್ಡದಾದ ಆಟದ ಮೈದಾನವಿದೆ.

ಈ ಬ್ಯಾನರ್ ಮೇಲೆ ಬಹಳಷ್ಟು ಮಜ್ಜಿಗೆ ಹಾಗೂ ಇನ್ನಿತರ ವಸ್ತುಗಳ ಚಿತ್ರವಿದೆ.

ಇದು ಒಂದು ಮೂಲ್ಗೆ ಹರ್ಬಲ್ ಇಂಡಿಯನ್ ಅಂತ ಬರೆದು ಬೋರ್ಡ್ ಹಾಕಲಾದ ಅಂಗಡಿ ಇದೆ.

ಮತ್ತು ಒಳಗಡೆ ಒಬ್ಬ ವ್ಯಕ್ತಿಯು ಕುಂತಿದ್ದಾನೆ.

ಇಲ್ಲಿ ಒಂದು ಕಿಚನ್ ರೂಮ್ ಇದೆ.

ಅಂಗಡಿಗಳ ಮುಂದೆ ಬಹಳಷ್ಟು ಪುಸ್ತಕಗಳನ್ನು ನೀಟಾಗಿ ಜೋಡಿಸಿಕೊಂಡಿದ್ದಾರೆ.

ಹಾಗು ಕೆಳಗಡೆ ಎರಡು ಲೈಟ್ ಗಳಿವೆ.

ಮತ್ತು ಅಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ.

ಈ ಬಟ್ಟೆಯ ಅಂಗಡಿಯಲ್ಲಿ ಬಹಳಷ್ಟು ಬಟ್ಟೆಗಳಿವೆ.

ಹಾಗೂ ಅಲ್ಲಿ ಬಹಳಷ್ಟು ಜನರು ನೆರೆದಿದ್ದಾರೆ.

ಇದು ಒಂದು ಬಟ್ಟೆಯ ಅಂಗಡಿ ಇದೆ.

ರಾಕ್ಗ ಳಲ್ಲಿ ಬಹಳಷ್ಟು ವಿಧವಿಧವಾದ ಬಟ್ಟೆಗಳನ್ನು ನೀಟಾಗಿ ಜೋಡಿಸಿದ್ದಾರೆ.